ಹೇಳಿ ನಿಮ್ suggestion ಏನು ಹೆಂಗೆ Education Improve ಮಾಡ್ಬೇಕು? ಇವಾಗೆವಲ್ಲ modernisation ಆಗ್ ಬಿಟ್ಟಿದೆ Education

ಅದು ಬೇರೆ ಇವಾಗ ಮಾಧ್ಯಮಿಕ ಅಂದ್ರೆ ಎಲ್ಲ Digital digital group ಗಳದ್ ಎಲ್ಲ ಆಗಿರೋದು.

so ಅದಕ್ಕೆ ಇವಾಗ ನಾವ್ ಯಾವ ತರ suggestion ಕೊಡೋಕುನು ಅಷ್ಟೊಂದ್ suggestion ಇರೋ Education ಅಲ್ಲಿ ಇನ್ನ ಸ್ವಲ್ಪ Improvement ಮಾಡಬೇಕೆ ಹೊರತು ಬೇರೆ suggestion ಕೊಡೋಕು ಆಗಲ್ಲ.

ಯಾಕಂದ್ರೆ ಇವಾಗ ಹುಡುಗ್ರು ಯಾರೇ ಆಗಿರ್ಲಿ ವಿದ್ಯಾರ್ಥಿ ಗಳ್ ಯಾರೇ ಆಗಿರ್ಲಿ

ಭಾರಿ Forward ಆಗಿದಾರೆ ಇವನ ಒಬ್ಬ ಒಬ್ಬ ಒಬ್ಬ LKG U K G ತಗೊಂಡ್ರುನು ಅವನ್ಗೆ mobile operate ಮಾಡೋದೆಲ್ಲ ಗೊತ್ತು ಅವನ್ಗೆ already.

so ಅದಕ್ಕೆ ಅವನ್ ನಾವ್ ನಾವ್ ಚಿಕ್ ವಯಸ್ ಅಲ್ಲಿದಾಗ ಇ ತರ ಇರ್ಲಿಲ್ಲ ಇವಾಗ ನೋಡಿ ಯಾವ್ ತರ ಆಗ್ಬಿಟ್ಟಿದೆ ಅಂತ. ಹ್ಮ್ಮ್ ಈಗ ಎಲ್ಲ Covid lock down ಅದೆಲ್ಲ ಆಗಿ ಎಲ್ಲ online classes ಅಂತ ಮಾಡ್ತಾರೆ.

ಎಲ್ಲ ಈಗ you tube ನೋಡ್ಕೊಂಡ್ ಪಾಠ ಕೇಳ್ಬೋದು. ಇ ತರ ಜಾಸ್ತಿ develop ಆಗಿದೆ ಈಗ ನಾವು Education ತಗೊಂಬೇಕಂದ್ರೆ. school ಗೆ colleges ಗೆ ಹೊಗ್ಬೆಕ್ ಅಂತ ಏನಿಲ್ಲ

school ಗೆ college ಗೆ ಹೋಗ್ ಬೇಕಂತಿಲ್ಲ ಅಂದ್ರೆ

ಹೋಗ್ತಾ ಹೋಗ್ತಾ ಏನು ಈ Teaching field ಕಡಮೆ ಆಗೋಗುತ್ತೆ ಮತ್ತೆ. ಹೌದು ಖಂಡಿತ ಆದ್ರೆ Teaching field ಅಂದ್ರೆ college Teaching ಕಮ್ಮಿ ಆಗುತ್ತೆ ಆದ್ರೆ online ಅಲ್ಲಿ. google ಅಲ್ಲಿ ಈ ತರ ಒಂತರ digitalization ಆಗುತ್ತೆ ಅದು correct ಎ

ನಾವ್ ಎಲ್ಲದುನು offline ನಲ್ಲೇ ಆಗಲ್ಲ.

ಹ Online ನಲ್ಲಿ ಕೂಡ ನು ನಾವು Improvement ಆಗ್ಬೋದು

but eye to eye contact ಇರಲ್ವಲ್ಲ.

physically contact ಇರಲ್ಲ ಅದು ಬೇರೆ ದೈಹಿಕವಾಗೆ ಇರಲ್ಲ

ಅದೆಲ್ಲ ಅದೇ ನಾವ್ ಇವಗ Suppose ಯಾವ್ದಾದ್ರು Doubt ಬಂದ್ರುನು online ನಲ್ಲಿ ನಾವು ಮಾತಡೋಕುನು ಅಷ್ಟೊಂದು ಸ್ಪಷ್ಟ ವಾಗ್ ಕೆಲ್ಸೋದಿಲ್ಲ ನಮ್ಗೆ.

but ದೈಹಿಕವಾಗಿ ನಮ್ಗ್ contact ಇದ್ರೆ Easy ಯಾಗ್ ನಮ್ಗ್ ಏನ್ ಬೇಕಾದ್ರುನು

ಹೌದು ಈಗ ಕೆಲ್ವೊಂದ್ subject ಗಳಿರುತ್ತೆ ಉದಾಹರಣೆಗೆ Science, ವಿಜ್ಞಾನ

ಕೆಲವ್ Lab ಅಲ್ಲಿ Experiment ಮಾಡ್ಬೇಕು ಅಂತದಕೆಲ್ಲ online ಆಗೋದಿಲ್ಲ.

ಒಬ್ಬ Teacher ಹೆಂಗ್ ಮಾಡ್ತಾರೋ ಅದನ್ ನೋಡಿ ಅವ್ರು ಮಾಡೋದನ್ನ ನೋಡಿ ನಾವೊಂತರ Experiment ಮಾಡ್ಬೇಕು ಅದು ಒಂತರ Interaction ಇರ್ಬೇಕು.

ಆಗ ತಾನೇ ನಾವು ಒಂದು ಕಲಿಕೆ ಅನ್ನೋದು ಬರುತ್ತೆ. ಆದ್ರೆ ಈ online ನಲ್ಲಿ ಅಂತವೆಲ್ಲಸಾದ್ಯ ಆಗೋದಿಲ್ಲ ಅನ್ಕೊಂತೀನಿ.

ಹ ಆದ್ರೆ ಒಂದು Seventy percent Education system ಆಗೇ ಆಗುತ್ತೆ ಈಗಿನ್ ಕಾಲ್ದಲ್ಲಿ ಎಲ್ಲ ಈಗ corona virus ಇಂತವೆಲ್ಲ pandemic ಆದ್ರೆ.

ಅವಾಗ ಎಲ್ಲ digitalization ಆಗೇ ಆಗುತ್ತೆ ಈಗ work from home ಅಂತಾರೆ.

work from home ಅಂತಾರೆ ಮತ್ ಇವಾಗ ನಾವೇ ತಗೋಳಿ example ಇವಾಗ ನಾವೇ ಮಾಡೋವಾಗ almost ಎಲ್ಲ ಯಾವ್ದೆ ಮೊದಲ್ ಅಂದ್ರೆ ಏನು ಸಿಮೆ ಬಳಪ ಅಂತ ಬರ್ತಿತ್ತು ಅಂದ್ರೆ Chalk piece ಅಂತ.

ಆದ ತಗೊನ್ ಬಂದ್ duster ಏನು duster ಅಲ್ಲ Erase ಮಾಡ್ಬಿಟ್ಟು ಮತ್ ಬರ್ದ್ ಬಿಟ್ಟ್ explain ಮಾಡ್ ತಿದ್ರು.

but ಇವಾಗೆಲ್ಲ modern ಆಗ್ ಬಿಟ್ಟಿದೆ Education ಅನ್ನೋದು.

Laptop ಇಂದ ಏನು Screen ಇರುತ್ತೆ ಪರ್ದೆ ಮೇಲೆ ಏನೋ Display ಮಾಡ್ತಾರೆ.

Display ಮಾಡ್ ಬಿಟ್ಟು just Explain ಮಾಡ್ತಾ ಹೋಗ್ತಾರೆ but ಆಗಿನ್ ಕಲ್ದಾಲೆಲ್ಲ ಆ ತರ ಇರ್ಲಿಲ್ಲ ಯಾಕಂದ್ರೆ ಅಷ್ಟೊಂದ್ Technology ನು ಮುಂದ್ ವರ್ದಿರ್ಲಿಲ್ಲ so ಅದಕ್ಕೆ ಅವಗೆನಿದ್ರು ಗುರುಗಳ ಆಜ್ಞೆ ಕಲಿತಿದ್ರು .

but ಇವಾಗೆಲ್ಲ Teachers ಬೇಡ ಅಂತ ಹೇಳ್ತಾರೆ ಆ Range ಗೆ ಎಲ್ಲ Development ಆಗಿದೆ education system ಅನ್ನೋದು .

but suggestion ಏನಂದ್ರೆ ಇವಾಗ ಜಾಸ್ತಿ online ಅಂದ್ರೆ ಹುಡುಗರ್ ಕೆಟ್ಟೋಗ್ ಬಿಡ್ತಾರೆ ಹುಡುಗರ್ ಆಗಿರ್ಲಿ ಹುಡಿಗಿರೆ ಆಗಿರ್ಲಿ ಯಾರೋ ಅಂದ್ರೆ ವಿದ್ಯಾರ್ಥಿಗಳ್ ಒಂತು ಬಾರಿ ತೊಂದ್ರೆಗೆ ಅಂದ್ರೆ ತೊಂದ್ರೆಗಳಿಗ್ ಒಳಪಟ್ ಒಳಪಡ್ತಾರೆ so ಅದಕ್ಕೆ

ನಾವ್ ಎಲಾದುನ್ನು ನಾವ್ mobile modern ಆಗೇ ಹೋಗುತ್ತೆ ಬರಿ ಹೋಗ್ತಾ ಹೋಗ್ತಾ ಹೋಗ್ತಾ ಜಾಸ್ತಿ ಏನು health ಬಗ್ಗೆ care ತಗೊಂಬೇಕಾಗುತ್ತೆ. ಹೌದೌದು ಒಂತರ ಕಣ್ಣಿಗೆ Effect ಆಗುತ್ತೆ. Eye ಗು ಆಗುತ್ತೆ ಮತ್ತೆ Stress ಅನ್ನೋದು Mind ಗೆಲ್ಲ Stress ಆಗುತ್ತೆ Mind .

Direct Physically Direct ಇದ್ರೆ ನಮ್ಗ್ ಯಾವ್ದು ರೀತಿ ಏನು ತೊಂದ್ರೆ ಇರೋದಿಲ್ಲ ಕಣ್ಗೆ eye ಗು effect ಇರಲ್ಲ body ಯಾವ್ದೆ ರೀತಿ Stress ನು ಇರೋದಿಲ್ಲ ಯಾಕೆ ಅಂದ್ರೆ Mind fresh ಆಗಿರುತ್ತೆ.

Stress ಅನ್ನೋದೇ ನಮ್ಗಿರಲ್ಲ ಅವತ್ತು ಯಾಕಂದ್ರೆ ನಾವೇನು ನೋಡಂಗಿಲ್ಲ just ಅವ್ರ ಬರಿತಾರೆ ಅವ್ರ ಬರ್ಯೋದ್ರಿಂದ ನಮ್ಗೆನ್ risk ಆಗುತ್ತೋ ಆದ್ರಿಂದ ನಮ್ಗೇನು ತೊಂದ್ರೆ ಆಗಲ್ಲ eye ಗೆ.

ಇ mobile ಅಲ್ಲಿ L E D light L E D operate ಆದಾಗ.

ಭಾರಿ ಭಾರಿ ತೊಂದ್ರೆ ಅಂದ್ರೆ ತೊಂದ್ರೆ ಆಗುತ್ತೆ. ಹೌದು ಒಂತರ ತಲೆ ನೋವು Migration ಈ ಕಣ್ಣೆಲ್ಲ ಉರ್ಯೋದು.

ಯಾವ್ದಾದ್ರು online class attend ಮಾಡ್ ಬೇಕಂದ್ರೆ one hour one and half hour ತಗೊಂಡ್ರೆ

ನಮ್ಗೆ ಒಂತರ ಬೇಜಾರ್ ಆಗ್ಬಿಟ್ಟು ಆ ತರ ಏನೋ ಸುಮ್ನೆ ಏನೋ Mobile ಕೈಲ್ ಇಟ್ ಬಿಡ್ತಿವ್ ಸುಮ್ನೆ.

just ನಾವ್ attend ಆದ್ರೆ ಸಾಕಪ್ಪ ಅನ್ನೋ range ಗೆ ಹೋಗಿರ್ತ್ ನಮ್ Mind ಅವಾಗ

but Eye to Eye to ಅಂದ್ರೆ ಏನೋ ಯಾಕಂದ್ರೆ ಅವ್ರ್ಗ್ ಮಾಡೋ ಒಂದ್ interest ಇಲ್ಲ ಅಂದ್ರು ಬಿಡಪ್ಪ ಅವರ್ ಮಾಡ್ತಿದಾರೆ ಏನೋ mind ಮಾಡಿದ್ರು ಆಗುತ್ತೆ

ನಮ್ಗೆ ಏನು ಬೇಡ ಅನ್ಕೊಂಡ್ರುನು ಯಾಕಂದ್ರೆ ನಾವ್ class ಅಲ್ಲಿ ಕೂರಿರ್ತಿವಿ.

ಅದಲ್ದೇ ಏನು interest ಇಲ್ಲ ಅಂದ್ರುನು ಕೆಲ್ವೊಬ್ರನ್ ನೋಡ್ಬೇಕು ಅದನ್ನ ನೋಡಿದ ಬೇಕಾದ್ರೂ ನಮ್ಗ್ interest ಬರೋ ತರ ಆಗುತ್ತೆ ಏನೋ ಮನೋರಂಜನೆ ಆಗುತ್ತೆ.

so ಅದಕ್ಕೆ digital ಗಿಂತ ನನಗ್ ಗೊತ್ತಿರೋ ಪ್ರಕಾರ

ಅದ್ರು ಎನ್ ಮಾಡಕ್ ಆಗಲ್ಲ ಈಗ . ಎಲ್ಲ ಹೆಂಗ್ In ovation ಆಗುತ್ತೋ ನಾವು In ovation adapt ಮಾಡ್ಕೊಂಬೇಕು ಅದು ಅನಿವಾರ್ಯ

Digital ಏನ್ ಬೇಕು ಅಂದ್ರೆ ನಮ್ಗ್ ಯಾವ್ದೆ ರೀತಿ ನಮ್ಗ್ ತೊಂದ್ರೆ ಆಗ್ದಂಗೆ helpful ಆಗುತ್ತೋ ನಮ್ಗ್ ಯಾವ್ದು helpful ಆಗುತ್ತೋ ಆ ತರದಕ್ ತಗೋ ಬೇಕೇ ಹೊರ್ತು.

ಈ online class student ಇ ತರ ಎಲ್ಲ ಬೆಕ suppose ಈವಗ್ ನಮ್ಮಗ್ ಏನಾದ್ರೂ Material ಬೇಕಪ್ಪ

ಇವಾಗ ಯಾಕಂದ್ರೆ ಎಲ್ಲೋ ಇರ್ತಾನ್ ಅವ್ನು ಯಾವ್ದೋ ಒಂದ್ ಊರಲ್ಲಿರ್ತಾನೆ.

ಊರ್ಗ್ ಗೆ ಹೋಗ್ ಇಸ್ಕೊಂಡ್ ಬರಾಕ್ ನನ್ಗೆ Time ಇರಲ್ಲ ಮತ್ತೆ ಅದು ಬೇರೆ ನನ್ಗೆ ಅಷ್ಟೊಂದ್

mobile ಇದ್ರೆ ಯಾಕಂದ್ರೆ Digital ಇಂದ ನಾವ್ ಅವ್ನಗ್ send ಮಾಡ್ಸ್ಕೊನ್ ಬೋದಲ್ವ. ಹಾ ಒಂದೇ ಒಂದು pick ಇಂದ ನಾವು internet ಮುಖಾಂತರ ಒಂದು Whats App through ಕಳ್ಸ್

ಯಾವ್ದೋ ಒಂದ್ ರೀತಿ transportation ಮಾಡಂಗಿಲ್ಲ.

cost time ಅನ್ನೋದ್ ನನ್ಗೆ Valuable ಅವೆಲ್ಲ ಏನು save ಆಗುತ್ತೆ.

Digital ಅನ್ನೋದು but ಆ ಇದಕ್ಕೆ ಎಲ್ಲಾ ಓದೋದಕ್ಕೆ ಎಲ್ಲದುಕು ಭಾರಿ ಇದಗುತ್ತೆ ತೊಂದ್ರೆ ತೊಂದ್ರೆ ಆಗುತ್ತೆ.

ಹ್ಮ್ correct ಆದ್ರು ನಮ್ಮಈಗ ಈಗಿನ ನಮ್ಮ Education policy ನು change ಮಾಡಿದಾರೆ.

ಆದ್ರು ಇನ್ನ change ಮಾಡ್ಬೇಕು ಅನ್ಸುತ್ತೆ ಯಾಕಂದ್ರೆ ನಮ್ಗಿರೋ Education ಈಗ ನಮ್ India ದಲ್ಲಿರೋ Education Foreign countries Education ಗೆ compare ಮಾಡಿದ್ರೆ.

ಯಾಕಂದ್ರೆ ಈಗ ನಮ್ Indian Education system ಅಲ್ಲಿ ಹ ಒಂತರ Bookies knowledge ಇರುತ್ತೆ.

book ಆಲ್ ಇರ್ರೊದನೆ ಓದ್ತಾರೆ

ಆದ್ರೆ ಅವರ್ಗೆ ಒಂದು Practical ಆಗ್ ಒಂತರ ಈ internship ಒಂಥರಾ on job training's

ಯಾಕಂದ್ರೆ ಇವಾಗ ಎಲ್ಲಾ modernization ಆಗಿರೋದ್ರಿಂದ

ನಾವು ಯಾವ್ದೆ ಅಂದ್ರ Network ಅಂದ್ರೆ ಯಾವ ತರ system working ಬೇಕೇ ಬೇಕು ಯಾಕಂದ್ರೆ ಈ ಕಾಲ್ದಲ್ಲಿ system work ಗೊತ್ತಿಲ್ಲ ಅಂದ್ರೆ.

ನಿನ್ ಎಷ್ಟೇ ನೀನ್ ಓದಿದ್ರು ಕೂಡನು ನಿನ್ ಎಷ್ಟೇ degree ಪಡ್ಕೊಂಡಿದ್ರುನು ನೀನ್ waste ಎ.

ಯಾಕಂದ್ರೆ without ಏನು computer system ಗೊತ್ತಿಲ್ಲ ಅಂದ್ರು ಭಾರಿ ಕಷ್ಟ ಇವಾಗ life ಅನ್ನೋದು.

ಹೌದ್ ಹೌದ್ ಯಾಕಂದ್ರೆ ಈಗ ಎಷ್ಟೋ ಜನ ನೀನು job ಒಗ್ತ್ಯ ಅಂದ್ರೆ first ಅಲ್ಲಿ ಕೆಲ್ಲೋದೆ ನಿನಗೆ ಕಂಪ್ಯೂಟರ್ knowledge ಇದ್ಯ .

basic ಮುಗ್ದಿದ್ಯ advance ಇ ತರ ನಿನ್ಗೆ ಇಷ್ಟ್ Level computer course ಗಳನ್ ಮುಗ್ಸಿದ್ಯ

ಹ but ನೀನ್ ಹೋಗಿದ್ ತಕ್ಷಣ ನೀನ್ ಎಷ್ಟ್ PhD ಮಾಡಿದ್ಯ ಎಷ್ಟ್ Degree ಮಾಡಿದ್ಯ.

ಏನು Computer ಬಗ್ಗೆ ನಿನಗ್ ಗೊತ್ತಿದ್ಯ ಅಷ್ಟೇ ಕೇಳೋದ್ ಅವ್ರು. ಹೌದು ಮತ್ತೆ ನಿನ್ಗೆ ಯಾವ್ಯಾವ್ Skills ಕಲ್ತಿದ್ಯ.

ಹೌದು ನಿನ್ಗೆ English ಬರುತ್ತಾ. ಅಂತ ಏನೇನು ಇಂತ skills ಅಂದ್ರೆ ಅಲ್ಲಿ on job ಅಲ್ಲಿ ಹೆಂಗ್ use ಆಗುತ್ತೆ ಯಾವ್ ಯಾವ್ skill use ಆಗುತೆ ಅವ ಮಾತ್ರ ಅವ್ರ ಕೇಳ್ತಾರೆ ಜಾಸ್ತಿ.

ಆದ್ರೆ ನಮ್ಗೆ ನಮ್ college ಗಳಲ್ಲಿ ನಮ್ಗೆ ಇಂತವೆಲ್ಲ skills ಕಲ್ಸೋದಿಲ್ಲ ಕಲ್ಸಲ್ಲ ಅವರ್ ಎನಿಕ್ಕೆ ಕಲಸ್ಬೇಕು ಹೌದು ಆದರೆ ಈಗ ನಮ್ Education develop ಹಾಗ್ಬೇಕಂದ್ರೆ ಅವ್ರು ಈಗ ನಮ್ಗೆ ಒಂದ್ lesson computer ಬಗ್ಗೆನೇ ಬಗ್ಗೆನೇ ಒಂದು Practical ಆಗಿದ್ರೆ

ಆಗ ನಮ್ಗೆ ಒಂದು ಅರ್ದ knowledge ಇಲ್ಲಿ on line ನಲ್ಲಿ ಈಗ ಅರ್ದ knowledge ಈಗ college ಅಲ್ಲಿ ಕಲತ್ರೆ

ಯೀಲೋ ಒಂದು course ತಗೊಂಡು

ಆ ತರ ನು ಮಾಡ್ಬೋದು.